ಇದು ಬಸ್ ಸ್ಟಾಪು ಬಸ್ ಸ್ಟಾಪ್ ಗಳಲ್ಲಿ ಬಸ್ಸುಗಳು ಪ್ರಯಾಣಿಕರಿಗಾಗಿ ಕಾಯುತ್ತಾ ನಿಂತಿವೆ. ಮತ್ತು ಅವುಗಳ ಕಂಡಕ್ಟರ್ರು ಸಹ ಪ್ರಯಾಣಿಕರಿಗಾಗಿ ಕಾಯುತ್ತಿರುವುದನ್ನು--

ಅತ್ವಾ ಯೋಗಾಶಾಲೆಯನ್ನು ಇಲ್ಲಿ ಬಲೂನ್ ಗಳಿಂದ ಸಮಾ ಬಂದೂಕೆ ಅತ್ವಾ ಅಬ್ಬಗಳ ಸಂದರ್ಭದಲ್ಲಿ ಬಲೂನು ಗಳಿಂದ ಅಲಂಕಾರವನ್ನು ಮಾಡಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಸ್ಪರ್ಧೆ ಅಥವಾ ಸ್ಪೋರ್ಟ್ಸ್ಗಾಗಿದ್ದ ತಯಾರಿ ಮಾಡುತ್ತಿರುವ ಆವರಣದಲ್ಲಿ ಆವರಣದಲ್ಲಿ --

ಆವರ್ಣದಲ್ಲಿ ಕೊಚಗಳು ತಮ್ಮ ವಿದ್ಯಾರ್ಥಿಗಳಿಗೆ ತರಭೇತಿ ನೀಡುತಿರುವದನ್ನು ಕಾಣಬಹುದು .

ಇಲ್ಲಿ ನಾವು ಕಾಣ್ಣುತ್ತಿರುವುದು ತರಕಾರಿ ಮತ್ತು ಹಣ್ಣುಗಳ ಮಾರುಕಟ್ಟೆ. ಈ ಆ ಮಾರುಕಟ್ಟೆಯಲ್ಲಿ ಟೊಮೇಟೊ --

ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ದುಪ್ಪಟಗಳು ಚುಡಿದಾರಗಳು ಮಿಡ್ಡಿಗಳು ಗಳು ಎಲ್ಲಾ ದೊರೆಯುತ್ತದೆ .

ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಮದ್ಯೆ ಜನರು ಪ್ರವಾಸಕ್ಕೆ ಹೋದಾಗ ನಿಂತು ತಮ್ಮ ಭಾವಚಿತ್ರವನ್ನು ತೆಗೆಸಿಕೊಳ್ಳುವುದನ್ನು ನಾವು ನೋಡಬಹುದು.